ಇದು ನೋಡಲು ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದಾಗಿದೆ.

ಈ ಚಿತ್ರದಲ್ಲಿ ಕಂಡು ಬರುವ ಚಿತ್ರ ಏನೆಂದರೆ ಇದು ಒಂದು ಅಂಗಡಿ ಶಾಪ್ ಆಗಿರಬಹುದು.

ಇಲ್ಲಿ ಒಂದು ತೆರನ್ನೂ ಎಳೆಯುತ್ತಿದ್ದಾರೆ.

ಇಲ್ಲಿ ನೋಡಲು ತುಂಬಾ ಚೆನ್ನಾಗಿದೆ ಅಲ್ಲಿ ಮತ್ತು ಲೈಟ್ಸ್ ಗಳಿವೆ ಬೇರೆ ಬೇರೆ ಡಿಸೈನ್ ಇದೆ ಇದ ನೋಡಲು ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು.

ಅಲ್ಲಿ ಸಾಯಂಕಾಲ ಆಗಿದೆ ಅಲ್ಲಿ ಲೈಟ್ಸ್ ಇದು ನೋಡಲು ತುಂಬಾ ಚೆನಾಗಿದೆ ಅಂತ ಹೇಳಬಹುದು .

ಅಲ್ಲಿ ಯಲ್ಲಾ ಜನಾ ಇವೆ. ಅಲ್ಲಿನೂ ಕಲರ್ ಕಲರ್ಸ್ ಇದೆ. ಈದ್ ನೋಡಲು ತುಂಬಾ ಚನ್ನಾಗಿದೆ ಅಂತಾ ಹೇಳಬಹುದು.

ಇದು ಒಂದು ವಿಮಾನ ಆಗಿರಬಹುದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತದೆ.